ಆ ಬೆಲ್. ಆವಾಗೆಲ್ಲ ಸ್ಟುಡಿಯೋ ಇತ್ತು ನಾವ್ ಒಂದು ಫೋಟೋ ನು ತಕಾತಾ ಇರ್ಲಿಲ್ಲ. ನಮ್ ಮದ್ವೆಲ್ ಅಂತೂ ಕ್ಯಾಮೆರಾ ನೇ ಇರ್ಲಿಲ್ಲ.

ಆದ್ರ ಕಿಲೀನ್ ಮಾಡ್ಬೇಡ್ರಿ. ತಿಂದ್ ಬಿಟ್ಟು ಚಂದಾಗಿ ನೀಟ ಆಗಿ ತೋಳ್ಕಂಡು ನಿಮ್ಮ ಬ್ಯಾಗ್ ಒಳ್ಗೆ ನಿಮ್ ಸಾಮಾನ್ ತಕಂಡ್ ಬನ್ನಿ ಚೆನ್ನಾಗಿರತಪ್ಪ.

ಉಮ್ಮ್ ಗೆಸ್ಟ್ ಹೌಸ್ ನಲ್ಲಿ ನಾವೆಲ್ಲಉಳ್ಕೊಕ್ ಹೋಗಲ್ಲ. ನಮ್ಮ ನೆಂಟರಿಷ್ಟರ ಮನೇಗ್ ಹೋಗಿ ಮಲಗಿದ್ದು ಬೆಳಕ್ ಹರಿಯೋ ಹೊತ್ಗೆ--